ಅಲ್ಲಿ ಪಕ್ಕದಲ್ಲಿ ಕಟ್ಟಿರುವ ಸೇತುವೆ ಮೇಲೆ ತುಂಬ ಜನ ಹೋಗುತ ಇದ್ದಾರೆ ಅದರಲ್ಲಿ ಇಕಡೆ ಸೈಡ ಅಂಗಡಿ ಇದೆ ದಿಬ್ಬದ್ದಲ್ಲಿ ಇಬ್ರು ಯಾರೊ ಜೆಂಡ್ಸ ನಿಂತ್ತಿದ್ದಾರೆ ಹೊಗ್ತಾಇದ್ದಾರೆ ಬೈಕ್ ಯಲ್ಲಿ.

ದಾರದ ರೀತಿಯಲ್ಲಿ ಬಿದ್ದಿದೆ ಮತ್ತೆ ಒಂದ್ ಮಂಚ ಇದೆ ಒಂದ್ ಸೋಫಾ ಸೆಟ್ ಇದೆ. ಮೇಲ್ಗಡೆ ಎ.ಸಿ. ಇದೆ ಇಷ್ಟ ಇರೋದು ಮೇಲ್ಗಡೆ ಬಲೂನ್ ಗಳು ಅಂಟಿಸಿದ್ದಾರೆ.